ಅದನ್ನ ಹಿಡ್ಕೊಂಡಿದಾರೆ ಮೇ ಬಿ ಸ್ಟೋರಿ ಚೆನಾಗಿದೆ ಅನ್ಸುತ್ತೆ ಒದೋದುಕ್ಕೆ ಬುಕ್ ಸ್ಟೋರ್ ತುಂಬಾ ಚೆನಾಗಿದೆ ಎಲ್ಲ ನೇತ್ತ್ ಆಗಿದೆ ಎಲ್ಲ ಬುಕ್ ಫೀಲ್ ಆಗಿದೆ .

ಅವರ ಪಾಡಿಗೆ ಅವರಿದ್ದಾರೆ ಅಂಗೆ ಫೋನ್ ನೋಡ್ಕೊಂಡಿದ್ದಾರೆ ಚೆನ್ನಾ ಕಾಣಿಸ್ತಾ ಇದ್ದಾರೆ ಅವರ ಹಿಂದೆ ಹೊಲ ಗದ್ದೆ ಇದೆ.

ಇದು ಅಷ್ಟೇ. ಇದುನು ಕುಂಕುಮಾ ಯಲ್ಲಾ ಇಟ್ಟ್ಕೊಂಡು ಹಣ್ಣ ಯಲ್ಲಾ ಇಟ್ಟ್ಕೊಂಡು ಅವಳೆತ್ತ್ರಾ ಬಂದಿದ್ದಾರೆ. ಒಂದೊಡನು ತೆಪ್ಪ ತರಾ ಮರಾದಲ್ಲೆಲ್ಲ ಫೋ ಹಣ್ಣು ಯಲ್ಲಾ --

ಇದು ಸ್ಕೂಲಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣ ಬಲೂನ್ ಸಲ ಹಾಕೊಂಡಿದ್ದಾರೆ ಮತ್ತೆ ಸ್ಪೀಚ್ ಮಾಡ್ತಾ ಇದ್ದಾನೆ ಒಬ್ಬ ಹುಡುಗ ತುಂಬಾ ಜನ ಮಕ್ಕಳೆಲ್ಲ ಕೂತಿದ್ದಾರೆ ಒಂದು ಬಾವುಟ ಇದೆ ಕೇಸರಿ ಬಿಳಿ ಹಸಿರೆಲೆ ಬಾವುಟ ಇಂಡಿಪೆಂಡೆನ್ಸ್ ಡೇ ಅದರ ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ದಾನೆ ಹುಡುಗ.